ಆಕಳು ಆಕಳನ್ನು ನಾವು ಹೆಚ್ಚಾಗಿ ಸಾಕಬೇಕು ಯಾಕಂದರೆ ಆಕಳು ಎಂದರೆ ತುಂಬಾ --

ಹೆಚ್ಚು ಹೆಚ್ಚಿದಂತ ಆರ್ಥಿಕತೆಯನ್ನು ಮುಂದು ಓಡಿಸಬಹುದು ಎಂದು ಹೇಳುತ್ತೇವೆ.

ಹೋಗುತ್ತಾರೆ ಹೀಗೆ ಮಾಡುವುದರಿಂದ ಅವರಿಗೆ ಮಂದಿಗೆ ರಿಲ್ಯಾಕ್ಸ್ ಆಗಿ ಸಿಗುತ್ತದೆ ಮತ್ತೆ ಫ್ರೆಶ್ ಅಪ್ ಆಗಿ ವರ್ಕ್ ಮಾಡಬಹುದು.

ಈ ಕೋಟೆಯನ್ನು ಮದಕರಿ ನಾಯಕ ನಿರ್ಮಿಸಿದರು ಇದನ್ನು ಹೆಚ್ಚಾಗಿ --

ನೀಡಬೇಕು ನೀಡಿ ಮಕ್ಕಳಿಗೆ ಡಾನ್ಸ್ ನ ಬಗ್ಗೆ ಕಲಿಸಬೇಕು ಯಾಕಂದರೆ ಡಾನ್ಸ್ ಕಲಿಸುವುದರಿಂದ --

ಚಿತ್ರ ನೋಡುತ್ತಿದೆ ಎಲ್ಲರೂ ಕೂಡಿಕೊಂಡು ಜಾತ್ರೆ ಮಾಡಿದರೆ ಊರಿಗೆ ಒಳ್ಳೆ ಹೆಸರು ದೇಶಕ್ಕೆ ತುಂಬಾ ಮುಂದೆ ಹೋಗಬಹುದು.

ಇದರಲ್ಲಿ ಕೆರೆ ಆದರೆ ಹೆಚ್ಚು ಆಕರ್ಷಿತವಾಗುವ --

ಎಲ್ಲ ಊರೆಲ್ಲರೂ ನ್ಯಾಯವನ್ನು ಒದಗಿಸಿಕೊಟ್ಟರೆ ದೇಶ ಮುಂದೆ ಹೋಗುತ್ತದೆ.

ಹಳೆ ಟಾಕೀಸ್ ಅನ್ನು ಪ್ರೈವಟೈಕರಣ ಮಾಡುತ್ತಿದೆ ಇದನ್ನು ಮಾಡಬಾರದು ಯಾಕೆಂದರೆ ಖಾಸಗೀಕರಣ ಮಾಡುವುದರಿಂದ --

ಯಾಕಂದೆರೆ ಕಾಡನ್ನು ಬೆಳೆಸುವುದು ನಮ್ಮ ದೇಶಕ್ಕೆ ತುಂಬಾ ಮುಖ್ಯವಾದಂಥ --